ಹಳದಿ ಬಣ್ಣದ ಹೋಗಿ ಕೇಳಬಹುದು ಮತ್ತು ಮತ್ತೊಂದು ಯಾವ್ಯಾವ್ದು ನೀನು ಮಾಡುತ್ತದೆ ಮತ್ತು--

ಚಿತ್ರದಲ್ಲಿ ಒಂದು ಕಾಡು ಕಾಣುತ್ತಿದೆ. ಆ ಕಾಡಿನಲ್ಲಿ ಆಕಾಶ ಬೆಟ್ಟ ಗುಡ್ಡಗಳು ಮರೆಗಿಡಗಳು ಕಾಣಿಸುತ್ತವೆ. ಇನ್ನು ಏನ್ ಚಿತ್ರ ಕಾಣಸ್ತೀದೆ ಒಬ್ಬ ವ್ಯಕ್ತಿ ಅದನ್ನು ನಿಂತಿಕೊಂಡು ನೋಡುತಿದ್ದಾನೆ.

ಸರ್ ಅದಕ್ಕೆ ಹೇಳು ಕೃಷ್ಣ ಯಾರು ನಮಗೆ ಬೇಕಾಗಿತ್ತು ನಂತರ--

ಸ್ವಲ್ಪ ಕನ್ನಡ ಅವರು ಕೂಡ ಕಂಡು ನಿಮಗೆ ಆಕರ್ಷಕ ಗಂಟೆಗೆ ನೀರಿನಲ್ಲಿಗಳು ಸಮಯ ಪ್ರತಿ ಮೂರು--